ಹಾಗೆ ಹಲವರು ಪಕ್ಷಿಗಳನ್ನು ಸಹ ನೋಡಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದಾಗ ಇದು ಲಾಡ್ಜ್ ಎಂದು ತಿಳಿಯಲಾಗುತ್ತದೆ.

ಹಾಗು ಕಟ್ಟಡದ ಸುತ್ತಲು ಹಲವಾರು ಗಿಡಮರಗಳನ್ನು ಸಹ ಕಾಣಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದಾಗ ಹಲವಾರು ಮಕ್ಕಳು ಆಟ ಆಡುತ್ತಿರುವುದನ್ನು ಕಾಣಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದಾಗ ಇದು ಒಂದು ಹೂವಿನ ಮಾರುಕಟ್ಟೆ ಎಂದು ತಿಳಿಯಲಾಗುತ್ತದೆ.

ಹಾಗು ಕಟ್ಟಡವನ್ನು ಬಿಳಿ ಬಣ್ಣದಿಂದ ಬಳಿಯಲಾಗಿದೆ.

ಹಾಗೂ ಸ್ಟೇಜ್ ನ ಮುಂಭಾಗದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಸಹ ಕಾಣಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದಾಗ ಇದು ಒಂದು ಮಾಲಿನಲ್ಲಿ ಇರುವ ಸ್ಥಳ ಎಂದು ತಿಳಿಯಲಾಗುತ್ತದೆ.

ಹಾಗು ಪೆಟ್ರೋಲ್ ಬಂಕ್ನ ಹಿಂದೆ ಹಲವಾರು ಕಟ್ಟಡಗಳನ್ನು ಸಹಾ ಕಾಣಬಹುದಾಗಿದೆ.

ಹಾಗೆ ಹಲವಾರು ಜನರು ವಿಮಾನದ ಕಡೆ ಹೋಗುತ್ತಿರುವುದನ್ನು ಸಹ ಕಾಣಬಹುದಾಗಿದೆ.

ಹಾಗೆ ಹಲವಾರು ಜನರು ಓಡಾಡುತ್ತಿರುವುದನ್ನು ಸಹ ಕಾಣಬಹುದಾಗಿದೆ.

ಹಾಗೆ ಈ ಚಿತ್ರದಲ್ಲಿ ಕುರ್ಚಿಗಳನ್ನು ಸಾಲಾಗಿ ಜೋಡಿಸಿರುವುದನ್ನು ಸಹಾ ಕಾಣಬಹುದು.

ಈ ಚಿತ್ರದಲ್ಲಿ ಹಲವಾರು ಕಟ್ಟಡಗಳನ್ನು ಕಾಣಬಹುದಾಗಿದೆ.

ಹಾಗು ಒಂದು ಟಿ_ವಿ ಯನ್ನು ಗೋಡೆಗೆ ಫಿಕ್ಸ್ ಮಾಡಲಾಗಿದೆ.

ಹಾಗು ರೂಮಿನ ಒಳಗಡೆ ಒಂದು ಬೆಡ್ಡನ್ನು ಸಹ ಕಾಣಬಹುದಾಗಿದೆ.

ಹಾಗು ಈ ಬಸ್ ನಿಲ್ದಾಣದಲ್ಲಿ ಹಲವಾರು ಜನರನ್ನು ನೋಡಬಹುದು.

ಹಾಗೆ ಪೋಸ್ಟ್ ಆಫೀಸ್ ಪಕ್ಕದಲ್ಲಿ ಹಲವಾರು ಕಟ್ಟಡಗಳ ಕಟ್ಟಡಗಳನ್ನು ಸಹ ಕಾಣಬಹುದು.

ಹಾಗೆ ಸೀಲಿಂಗ್ ಗೋಡೆಯ ಮೇಲೆ ಹಲವಾರು ಬಲ್ಬ್ ಗಳನ್ನು ಸಹ ಕಾಣಬಹುದು.

ಹಾಗೆ ರ್ಯಕಿನಲ್ಲಿ ಎಲ್ಲಾ ಪುಸ್ತಕಗಳನ್ನು ಸಾಲಾಗಿ ಜೋಡಿಸಿದ್ದಾರೆ.

ಹಾಗು ಷೋರೂಮ್ ಇನ ಮುಂಭಾಗದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಸಹ ಕಾಣಬಹುದು.

ಹಾಗೆ ಗೋಡೆಗಳನ್ನು ನೀಲಿ ಮತ್ತು ಹಳದಿ ಬಣ್ಣದಿಂದ ಬಳಿಯಲಾಗಿದೆ.

ಹಾಗೆ ಮೈದಾನದ ಮಧ್ಯದಲ್ಲಿ ಒಂದು ಸೈಕಲ್ ಅನ್ನು ಸಹ ಕಾಣಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದಾಗ ಇದು ಜಿಮ್ ಎಂದು ತಿಳಿಯುತ್ತದೆ.